ಈ ಒಂದು ಚಿತ್ರದಲ್ಲಿ ಒಂದು ಮನೆ ಇದೆ ಮನೆಯ ಮುಂಭಾಗದಲ್ಲಿ ಒಂದಷ್ಟು ಮೆಟ್ಟಿಲುಗಳು ಇವೆ ಮೆಟ್ಟಿಲನ್ನ ಮೇಲೆ ಒಂದು ಇಬ್ಬರು ವ್ಯಕ್ತಿಗಳು ನಿಂತಿದ್ದಾರೆ ಮತ್ತು--

ಸಾಮಾನುಗಳನ್ನು ಕಾಣಬಹುದು ಇದರಲ್ಲಿ ಒಂದಿಷ್ಟು ಪ್ರಾಡಕ್ಟ್ ಗಳು ಮತ್ತು ಸ್ವಿಚ್ ಬೋರ್ಡ್ ಗಳನ್ನು ಗೋಡೆಯ ಮೇಲೆ ಕಾಣಬಹುದಾಗಿದೆ.

ಈ ಒಂದು ಚಿತ್ರದಲ್ಲಿ ಒಂದು ದೊಡ್ಡವಾದ ಕಟ್ಟಡವಿದೆ ಅದರ ಮುಂದುಗಡೆ ಒಂದು--

ಮ್ಸ್ ಗಿಡ ಮರಗಳು ಮತ್ತು ಒಂದು ಫೋರ್ ಇಲ್ಲಿ ಕಾಣಸ್ತಿದೆ ಬೋರ್ಡ್ ನಾ ಮೇಲೆ ಡಲ್ಸ್ ಅಲ್ --

ಈ ಒಂದು ಚಿತ್ರದಲ್ಲಿ ಮೈದಾನದಲ್ಲಿ ಕೆಲವು ವ್ಯಕ್ತಿಗಳು ಕುಂತಿದ್ದಾರೆ ಒಬ್ಬ ವ್ಯಕ್ತಿ ಕಲ್ಲಿನ ಮೇಲೆ ಕುಳಿತಿದ್ದಾನೆ ಒಬ್ಬ ವ್ಯಕ್ತಿಯು ಬ್ಯಾಟ್ ಇನ ಮೇಲೆ ಕುಳಿತಿದ್ದಾನೆ ಮತ್ತು ಹಿಂಭಾಗದಲ್ಲಿ ದೊಡ್ಡ ದೊಡ್ಡ --

ಸಣ್ಣದಾದ ಕೋಣೆ ಇದೆ ಮತ್ತು ಇದರ ಹಿಂಭಾಗದಲ್ಲಿ ಎಮ್ಮಮರವಾದ ಮರಗಳು ಕಾಣಿಸುತ್ತಿ--

ಬುಲ್ ಡೋಸರ್ ಗಳು ಕಾಣಿಸುತ್ತಿವೆ ಮತ್ತು--

ಒಂದು ಒಂದು ಕಿತ್ತಲಿಗಿ ಕಾಣಿಸುತ್ತಿದೆ ಮತ್ತು ಇದರ ಮುಂಬಾಗದಲ್ಲಿ ಒಂದಿಷ್ಟು ವ್ಯಕ್ತಿಗಳು ಮಾಡುತ್ತಿದ್ ಚಾ ಕುಡಿಯುತ್ತಿದ್ದಾರೆ ಮತ್ತು--

ಮತ್ತು ಇಲ್ಲಿ ಒಂದಿಷ್ಟು ಟಯರ್ ಗಳಿವೆ ಒಂದಿಷ್ಟು ಟಯರ್ ಗಳಿಗೆ ಸ್ಟಿಕರ ನ್ನು ಹಚ್ಚಲಾಗಿದೆ ಮತ್ತು ಗೋಡೆಯ ಮೇಲೆ ಒಂದು ಫ್ಯಾನ್ ತಿರುಗುತ್ತಿರುವುದು ಕಾಣಿಸುತ್ತಿದೆ.

ಈ ಒಂದು ಚಿತ್ರದಲ್ಲಿ ಒಂದು ಸೂರ್ಯ ಕಾಣುತ್ತಿದ್ದಾನೆ ಮತ್ತು ಇದ ಬೋಟ್ ನ ಮೇಲೆ ಇಬ್ಬರು ವ್ಯಕ್ತಿಗಳು ನಿಂತಿದ್ದಾರೆ ಈ ಬೋಟ್ ನ ಮೇಲೆ ಒಂದಿಷ್ಟು --

ಬಿಸ್ಕಲ್ಗಳನ್ನು ನೆಲಕ್ಕೆ ಹೊಂದಿಸಲಾಗಿದೆ ಮತ್ತು ಕಬ್ಬಿಣದ--

ಪಕ್ಕದಲ್ಲಿ ಒಬ್ಬ ವ್ಯಕ್ತಿಯು ನಿಂತಿದ್ದಾನೆ ಮತ್ತು ಇದರಲ್ಲಿ ಒಂದು ಕನ್ನಡಿ ಇದೆ ಈ ಕನ್ನಡಿಯ ಮೆಲ್ಬಾಗದಲ್ಲಿ ಒಂದಿಷ್ಟು ದೊಡ್ಡದಾದ ಕಪಬೋರ್ಡ್ ಗಳು ಕಾಣಿಸುತ್ತಿದೆ.

ಈ ಒಂದು ಚಿತ್ರದಲ್ಲಿ ಒಬ್ಬ ವ್ಯಕ್ತಿಯು ತಲೆಗೆ ಟವಲನ್ನು ಸುತ್ತಿಕೊಂಡು ಮುಂದಗಡೆ ಮೀನನ್ನು ಮಾರುತ್ತ ಕುಳಿತಿದ್ದಾನೆ ಮತ್ತು ತಕ್ಕಡಿಯನ್ನು ಪಕ್ಕದಲ್ಲಿ ಇಟ್ಟುಕೊಂಡಿದ್ದಾನೆ.

ಕಂಬಗಳು ಕಾಣುಸುತ್ತಿವೆ ಮತ್ತು ಇದರಲ್ಲಿ ಮೊಡಗಳಿವೆ ಒಂದು ದೊಡ್ಡದಂತ ಲೈಟಿನ ಕಂಬ ಕಾಣಿಸುತ್ತಿದೆ ಮತ್ತು ಇಲ್ಲಿ ಹಲವಾರು ಮರಗಳಿವೆ ಇಲ್ಲಿ ನೀಲಿ ಮತ್ತು ಬಿಳಿ ಬಣ್ಣದ ಮೊಡ ಇದೆ ಇಲ್ಲಿ ಒಂದು ವಿದ್ಯುತ್--

ಹೊಲಗದ್ದೆಗಳಲ್ಲಿ ಒಂದಿಷ್ಟು ಅಚ್ಚ ಹಸಿರಾದ ಗಿಡಗಳನ್ನು ನಾವು ಕೂಡ ಕಾಣಬಹುದು.

ಇಲ್ಲಿ ಹೊಂಡದಲ್ಲಿ ನೀರು ಕೂಡ ಇದೆ.

ಒಂದು ಚಿತ್ರದಲ್ಲಿ ಒಬ್ಬ ಮಹಿಳೆಯು ಯೋಗಾಸನ ಮಾಡುತ್ತಿರುವುದು ಮತ್ತು ಒಂದಿಷ್ಟು ಚಿಕ್ಕ ಪುಟ್ಟ ಅವ ಹೆಣ್ಣು ಮಕ್ಕಳು ಇಲ್ಲಿ ಕಾಣಿಸುತ್ತಿದ್ದಾರೆ ಮತ್ತು.

ಬಳಿಯಲಾಗಿದೆ ಮತ್ತು ಇದರ ಪಕ್ಕದಲ್ಲಿ ಒಂದಿಷ್ಟು--

ಆ ಸ್ಪಾರ್ಕ್ಸ್ ಇನ್ನಿತರ ಚಪ್ಪ ಆ ಸ್ಲಿಪ್ಪರ್ ಗಳು ಇಲ್ಲಿ ದೊರೆಯುತ್ತ--